ಒಂದು ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಆಗಿದೆ ಅದರ ಮುಂದೆ ಜನರು ನಿಂತರು ಇದರ ಹಿಂದುಗಡೆ ಒಂದು ದೊಡ್ಡ ಗಿಡ ಕಾಣತೈತಿ. ಮತ್ತೆ ಮ್ಯಾಲೆ ಆಕಾಶ ಕಾಣತೈತಿ.

ಒಬ್ಬ ವ್ಯಕ್ತಿ ಯ ಕೇಳಗ ಮಕ್ಕಂಡನು ಅವನು ಕಾಲ್ ಹಿಡಿದ ಇವನ ಏನೋ ಮಾಡಕ್ಕತ್ತನೂ . ಆ ವ್ಯಕ್ತಿ ಬಾಜು ಒಂದು ನೀರಿನ ಬಾಟಲ್ ಕಾಣಕತೈತಿ.

ದೃಶ್ಯ ತುಂಬಾ ಅದ್ಭುತವಾಗಿ ಕಾಣತೇತಿ . ಇಲ್ಲಿ ಬಹಳಷ್ಟು ಜನ ಆದರೂ ಮತ್ತು ಮ್ಯಾಲ ಒಂದು ಮಾವಿನ ತೋಳಲು ಕಾಣತೇತಿ. ಇಲ್ಲಿ ಒಂದು ಮದುವೆ ನಡೆಯುತ್ತಿದೆ ಅನಸತೇತಿ .

ಆಕಾಶ ಭೂಮಿ ಅಂತುಕೊಂಡಂಗೆ ಕಾಣುತೈತಿ ಕೆಳಗ ಗಿಡ ಮರಗಳು ಕಾಣುತವು.

ಇದು ಒಂದು ಡ್ರೆಸ್ಸಿಂಗ್ ರೂಮ್ ಕಾಣತೇತಿ ಒಳಗೆ ಇಬ್ಬರು ವ್ಯಕ್ತಿಗಳು ಅದಾರು ಬಾಗಿಲು ಓಪನ್ ಆಗೈತಿ ಮತ್ತೆ ಬಾಗಿಲು ಒಂದ ಕರ್ಟನ್ ಹಾಕ್ಯಾ ರು ಕಾಟನ್ ಕಲರ್ ಪಿಂಕ್ ಐತಿ ಗ್ವಾಡಿಗೆ ಬಿಳಿ ಪರ್ಸಿ --

ಹೊಳಗಡೆ ಡಬ್ಬದಲ್ಲಿ ಈರುಳ್ಳಿ ಕಾನುತಾಯಿವೆ ಮತ್ತು ಬದನೆಕಾಯಿ ಕಾನುತಾಯಿವೆ ಇಲ್ಲಿ ಒಂದು ಕೆಂಪು ಚೈರ್ ಕಾಣುತ.

ಈ ಹೇರ್ ಸ್ಟೈಲ್ ತುಂಬಾ ಅದ್ಭುತವಾಗಿ ಮಾಡ್ಯಾರು ರೌಂಡ್ ರೌಂಡ್ ಮಾಡಿ ಅದಕ್ಕೆ ಕ್ಲಿಪ್ ಹಾಕ್ಯಾರು .ಮತ್ತು ಕೆಳಗಡೆ --

ಇಲ್ಲೊಂದು ಕಾರ್ಯಕ್ರಮ ಐತಿ ಮತ್ತು ಮ್ಯಾಲ ಸ್ಟೇಜ್ ಮೇಲೆ ಮಹಿಳೆಯರು ಡ್ಯಾನ್ಸ್ ಮಾಡಾಕತ್ತಾರು ಇಲ್ಲಿ ಸೌಂಡ್ ಬಾಕ್ಸ್ ದೊಡ್ಡ ದೊಡ್ಡ ಕಾಣಕತಾವು .

ಅಲ್ಲಿ ಕತ್ತಲೆಯಾಗಿದೆ ಬೆಳಕು ಕಾಣುತ್ತದ ಮತ್ತು

ಕೆಳಗಡೆ ಡಿಸೈನ್ ಪರ್ಸ್ ಕಾಣ್ತಾ ಇದೆ ಮೇಲೆ ಚಾವಾಣೆ ಕಾಣ್ತಾ ಇದೆ ಅದ್ಭುತವಾಗಿ ಡಿಸೈನ್ಕಾಣ್ತಾ ಕಾಣ್ತಾ --